ಇಲ್ಲಿ ನಡೆಯಲು ಅನುಕೂಲವಾಗುವಂತೆ ಕಲ್ಲುಗಳನ್ನು ಇಡಲಾಗಿದೆ.

ತರಕಾರಿ ಅಂಗಡಿ ಪಕ್ಕ ಜಗಲಿ ಮೇಲೆ ನಾಯೊಂದು ಮಲಗಿದೆ.

ಈಜು ಕೊಳದ ಸುತ್ತಲೂ ಕಾಂಪೌಂಡ್ ಅನ್ನು ಅಳವಡಿಸಲಾಗಿದೆ.

ಇಲ್ಲಿ ಇಬ್ಬರು ಮೂವರು ಬೈಕ್ ಸವಾರರು ಪೆಟ್ರೋಲ್ ಅನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ.

ಕಲ್ಲಿನಿಂದ ನಿರ್ಮಿತ ಗೊಂಡಿರುವ ಕಟ್ಟಡ.

ಇಲ್ಲಿ ಸಮಾರಂಭ ಒಂದರ ಸ್ವಾಗತ ದ್ವಾರವನ್ನು ನೋಡಬಹುದು.

ಹಾಗು ಇಲ್ಲಿ ಲೈಟಿಂಗ್ ವ್ಯವಸ್ಥೆಯೂ ಸಹ ಕಾಣಬಹುದಾಗಿದೆ.

ಕಟ್ಟಡದ ಮುಂಭಾಗ ಹೈದು ಆರು ಲೈಟಿಂಗ್ಸ್ ಕಂಬಗಳನ್ನು ನೋಡಬಹುದು.

ಇಲ್ಲಿ ಬಸ್ಸನ್ನ ನೋಡಬಹುದು ಬಸ್ಸಿನ ಒಳಗಡೆ ಪ್ರಯಾಣಿಕರು ಕುಳಿತಿದ್ದಾರೆ.